ಇದು ಒಂದು ಪಂಚರ್ ಶಾಪ್ ಇದರಲ್ಲಿ ಒಂದು ಕಾರು ನಿಂತಿರುತ್ತದೆ.

ಇದು ಒಂದು ಮುರಂತಿಸ್ಥಿನ ಕಟ್ಟಡ ಇರುತ್ತದೆ.

ಕೆಳಗಡೆ ದೇವಸ್ಥಾನ ಇದೆ ಅದರ ಮುಂದೆ ಹೂವಿನ ಹಾರ ಹಾಕಿರುತ್ತದೆ ಹಿಂದುಗಡೆ--

ಇದು ಒಂದು ಮೆಟ್ಟಿಲು ಏರುವ ಸ್ಥಳ.

ಮುಂದ್ಗಡೆ ಕಾಂಪೌಂಡ್ ಗೆ ಪಿಂಕ್ ಕಲರ್ ಇರುತ್ತವೆ.

ಇಲ್ಲಿ ಕಲ್ಲಿನಿಂದ ಮಾಡಿದಂತ ಗೊಂಬೆ ಕಲ್ಲುವಿನ ಕಂಬಗಳು ಇರುತ್ತವೆ.

ಅದರ ಪಕ್ಕಕ್ಕೆ ಒಬ್ಬ ಮನುಷ್ಯ ಕುಳಿತುಕೊಂಡಿರುತ್ತಾನೆ.